ನನಗೆ ಹಲವಾರು ಬಂಡೆಗಳು ಕಾಣಿಸ್ತಾ ಇದ್ದಾವೆ.

ನನಗೆ ಒಂದು ಪೆಟ್ರೋಲ್ ಬಂಕ್ ಕಾಣಸ್ತಾಯಿದೆ.

ಕಾರ್ ನ ಮಿರರ್ ಕೂಡ ಕಾಣಸ್ತಾಯಿದೆ.

ನಗೆ ಒಂದು ಸಮಾರಂಭ ಕಾಣಸ್ತಾ ಇದೆ.

ಮತ್ತು ನನಗೆ ರೊಟ್ಟಿನ ಬಾಕ್ಸ್ ಗಳು ಕಾಣಿಸ್ತಾ ಇದೆ.

ನನಗೆ ಒಂದು ಬ್ಯಾಂಕ್ ಕಾಣಸ್ತಾ ಇದೆ.

ಮತ್ತು ನನಗೆ ಕತ್ತಲೆ ಕಾಣಿಸ್ತಾ ಇದೆ.

ನನಗೆ ಕಟ್ಟಡದ ಹೊರಭಾಗ ಕಾಣುಸ್ತಾ ಇದೆ.

ಕೆಂಪು ಬಣ್ಣದ ಗುಚ್ಚಗಳು ಕಾಣಿಸ್ತಾ ಇದಾವೆ ಒಬ್ಬ ಮನುಷ್ಯ ಕಾಣುಸ್ತಾ ಇದಾನೆ.

ಮತ್ತು ಹೂವಿನ ಹಾರಗಳ ಅಲಂಕಾರ ಕೂಡ ಕಾಣುತ್ತಾ ಇದೆ.

ನಂದಿಯ ವಿಗ್ರಹದ ಎಡ ಭಾಗದಲ್ಲಿರುವ ಕಡಲೆ ಕಾಯಿಗಳು ಕೂಡ ಕಾಣಸ್ತಾಇದಾವೆ.

ಟ್ಯೂಬ್ ಲೈಟ್ ಉರಿಯುತ್ತಿರುವುದನ್ನು ನೋಡಬಹುದು ಮತ್ತು ನನಗೆ ಇಬ್ಬರು ಮಹಿಳೆಯರು ಕಾಣಿಸ್ತಾ ಇದ್ದಾರೆ.

ನನಗೆ ಒಂದು ಪ್ಲಾಂಟ್ ಕಾಣಿಸ್ತಾ ಇದೆ.

ಒಂದು ಚಿಕ್ಕ ಗಿಡ ಕೂಡ ಕಾಣಿಸ್ತಾ ಇದೆ.